ಇದು ಒಂದು ಪೋಸ್ಟ್ ಆಫೀಸ್ ಎಂದು ಏಳಲಾಗುತ್ತದೆ ಬಹುತೇಕ ಜನರು ಇಲ್ಲಿ ಬಂದು ಈ ಪೋಸ್ಟ್ ಆಫೀಸಿ ನಲ್ಲಿ ಅಣ ವನ್ನು ಸೇವಿಂಗ್ಸ್ ಮಾಡಬಹುದು.

ಬಹುತೇಕ ಜನರಿಗೆ ಉಪಯೋಗ ಆಗುತ್ತೆ ಇಲ್ಲಿ ಒಂದು ಹಳೆಯ ದೇವಸ್ಥಾನ ಇರುವುದರಿಂದ ಬಹಳಷ್ಟು ಜನರಿಗೆ ಈ ದೆವಸ್ಥಾನಕ್ಕೆ ಬರುತ್ತಾರೆ ಆನಂತರ ಬಹುತೇಕ ಜನರಿಗೆ ಉಪಯಕ್ತವಗುವಂತಹ ಒಂದು ದೇವಾಲಯವೆಂದು ಹೇಳಲಾಗುತ್ತದೆ .